ಇದೊಂದು ಪಿಕ್ಚರ್ಲಿನ ಅಂಗಡಿ ಇಲ್ಲಿ ಪೆನ್ನುಗಳಿ ಇದ್ದಾವೆ ಆಮೇಲೆ ಸ್ಟಿಕ್ಕರ್ಸ್ ಸ್ಮೈಲಿ ಆಮೇಲೆ ಪೆನ್ಸಿಲ್ ಆಮೇಲೆ --

ಮತ್ತೆ ಕೆಂಪು ಸುತ್ತಾ ಮೇಲೆ ಮೋಡಗಳಿಂದ ತುಂಬಿದೆ.

ನನಗೆ ಬಂದಂತ ಚಿತ್ರದಲ್ಲಿ ಮೂವರು ಹುಡುಗಿಯರಿದ್ದಾರೆ.

ಮತ್ತು ಇಲ್ಲಿ ಎರಡು ಮೂರು ಗೋಲುಗಳಿಂದ ಬಾವುಟಗಳನ್ನು ಕಲರ್ ಕಲರ್ ಬಾವುಟಗಳನ್ನು ಕಟ್ಟಿ ಹಾಕಿದ್ದಾರೆ ಮತ್ತೆ ಇಲ್ಲಿ ಪುರುಷರು ಕೋ ನಿಂತುಕೊಂಡಿದ್ದಾರೆ ಮತ್ತೆ ಸ್ವಲ್ಪ ಜನ ಕುಳಿತುಕೊಂಡಿದ್ದಾರೆ.

ಮತ್ತು ಒಂದು ರೂಮ್ ಇದೆ ಮತ್ತು ಬಸ್ಸು ಎರಡು ನಿಂತಿದ್ದಾವೆ ಮತ್ತು ರೋಡ್ ಅಲ್ಲಿ ಇದೆ ಲೈಟ್ ಕಂಬಗಳಿದೆ .

ನನಗೆ ಬಂದಂತಹ ಚಿತ್ರದಲ್ಲಿ ಹಲವರು ಪುರುಷರು ಇದ್ದಾರೆ ಮತ್ತು ಅವರಿಗೆ ನೀಲಿ ಬಣ್ಣದ ತಲೆಗೆ ಪೇಟವನ್ನು ಸುತ್ತಿಕೊಂಡಿದ್ದಾರೆ .

ನನಗೆ ಬಂದಂತ ಪಿಚ್ಚರ ಒಂದು ಫ್ಯಾಕ್ಟರಿ ಅಗಿದೆ ಅದರಲ್ಲಿ ಇಬ್ಬರು ಕಂಬದ ಎರಡು ಕೆಡೆ ನಿಂತುಕೊಂಡು ಕೆಲಸವನ್ನು ಮಾಡುತ್ತಿ --

ಮತ್ತು ಇಬ್ಬರು ಮ್ಯಾಟ್ ಅನ್ನು ಹಾಸಿಕೊಂಡಿದ್ದಾರೆ ಮತ್ತೆ ಐವರು ಮ್ಯಾಟ್ಟನ್ನು ಹಾಸಿಕೊಂಡಿಲ್ಲ ಮತ್ತೆ ಇಬ್ಬರ ಹಿಂದೆ ‌ ಎರಡು ಡೋರನು ಡೊರ ಇದೆ ಮತ್ತೆ ಮೂವರ ಹಿಂದೆ ಎರಡು ಕಿಟಕಿ ಮತ್ತು ಒಂದು ಡೋರ್ ಇದೆ .